ಇಲ್ಲಿ ಒಬ್ಬ ಪ್ಯಾಸೆಂಜರ್ ಟ್ರೈನ್ಸ ನ ವೇಟ್ ಮಾಡ್ತಾ ಕೂಂತಿದ್ದಾರೆ ಅಲ್ಲಿ ಪ್ಯಾಸೆಂಜರ್ ಟ್ರೈನ್ ಹತ್ತಲು ಹೊಂಟಿದ್ದಾರೆ.

ಇದು ಒಂದು ಹಚ್.ಪಿ ಪೆಟ್ರೋಲ್ ಬಂಕ್ ಅಲ್ಲೊಂದು ಬೈಕ್ ಆಕ್ಟಿವ ಸ್ಕೂಟಿ ಹೋಗ್ತಾ ಇದೆ ಹಂಗೆ ಅಲ್ಲಿ ಒಬ್ಬ ಹುಡುಗ ಬೈಕು ನಡೆಸಿಕೊಂಡು ನಿಂತಿದ್ದಾನೆ ಹಿಂದೆ ಒಂದು ಟ್ರಿಕ್ ಇದೆ.

ಇಲ್ಲಿ ಮೂರು ಕಾರುಗಳು ಹೋಗುತ್ತಿದ್ದೇವೆ ಒಂದು ಸ್ಕೂಟಿ ನಿಂತಿದೆ.

ಇದೊಂದು ರೈಲ್ವೆ ಟ್ರ್ಯಾಕ್ ಒಂದು ಟ್ರೈನ್ ಉದ್ದ ಟ್ರೈನ್ ಹೊಂಟಿದೆ. ಟ್ರ್ಯಾಕ್ ಬಾಜು ಜಲ್ಲಿಕಲ್ಲು ಬಿದ್ದಿದ್ದಾವೆ.

ತುಂಬಾ ತರದ ಐಟಮ್ಸ್ ಗಳಿವೆ .

ಈ ರೈಲ್ವೆ ಸ್ಟೇಷನಲ್ಲಿ ಒಬ್ಬನೇ ಒಬ್ಬ ಪ್ಯಾಸೆಂಜರ್ ಕಾಣ್ತಾ ಇದ್ದಾನೆ.ಕಣ್ಣಾಗಿ

ಇದು ರೈಲ್ವೆ ಸ್ಟೆಷನು ಹುಬ್ಳಿ ಜಂಕ್ಷನ್‌ ಅಂತ ಮೂರು ಲ್ಯಾಂಗ್ವೇಜ್ ಅಲ್ಲಿ ಬರೆದಿದ್ದಾರೆ ಅಲ್ಲಿ ಒಬ್ಬ ಪ್ಯಾಸೆಂಜರ್ ಪ್ಲ್ಯಾಟ್ ಫಾರ್ಮ್ ಮೆಲೆ ನಡೆದುಕೊಂಡು ಹೋಂಟಿದ್ದಾರೆ.

ಇದು ಒಂದು ಶೋರೂಮ್ ವೆಹಿಕಲ್ ಅಂತ

ಈಕಡೆ ಒಂದು ಜೀಪ್ ಇದೆ ಮತ್ತು ಒಂದ್ ಕುಡುಯುವ ನೀರಿನ ಘಟಖಾ ಕೂಡಾ ಇದೆ. ಇಲ್ಲಿ ಒಬ್ಬರು ಕುಂತಿದ್ದಾರೆ ಪಾರ್ಕ್ ಅಲ್ಲಿ.